ಹ ಹೌದ್ ಹೌದು ಎರಡ್ನೇಸರಿ ಮಾಡುವಾಗ correct ಆಗಿ ಬರ್ತದೆ.

ನಾನು ಅಡುಗೆ ಮಾಡುದಿಲ್ಲ ಕಡಿಮೆ, ಜಾಸ್ತಿ ಬರುದಿಲ್ಲ.

ಹೆಚ್ಚೆಂದ್ರೆ ಬೆಳಿಗ್ಗೆ ಒಂದಾ ಆಡ್ಲಿಕ್ಕೆ ಹೋಗ್ತೇನೆ.

ಮತ್ತೆ ಕೆಲಸ ಅಂತ ಆಗ್ತದೆ, ಕೆಲಸದಿಂದ ಬಂದು ಆದ್ಮೇಲೆ mobile ಅಲ್ಲಿ ಆಡುದು.

Chess ಆಡುದು, sudoku ಆಡುದು ಹೀಗೆ. ಹಾ, ಹಾಗೆ ಮತ್ತೆ.

ಹವ್ಯಾಸ ನಂದು ಹೆಚ್ಚೆಂದ್ರೆ ನಾನು ಹಾಡು ಹಾಡುದು ಮತ್ತೆ.

ಹೀಗೆ ಹಾಡು ಬರೆದು ಅದಕ್ಕೆ ಹಾಡಿ, ಅದನ್ನ YouTube ಗೆ upload ಮಾಡುದು ಹೀಗೆಲ್ಲ ಮಾಡ್ತೇನೆ. ಹಾ ಹಾ ಹಾ ಹಾ ಹಾಗೆ .

ನೀವು ಯಾವ ಭಾಷೆಯದ್ದೆಲ್ಲ ಹಾಡ್ ಹಾಡ್ತೀರಾ? ನಾನು ಕನ್ನಡ ಭಾಷೆ, ಮತ್ತೆ ತುಳು ಭಾಷೆ, ಬ್ಯಾರಿ .

ನಾನು movie ದು song ಹಾಡ್ತೇನೆ.

ಮತ್ತೇ, ಮತ್ತೆ ನನ್ನ್ ಹವ್ಯಾಸ ಅಂದ್ರೆ ನಂಗೆಸ ತುಂಬ ಉಂಟು, ಈ sudoku ಮಾಡುದೆಲ್ಲ ಉಂಟಲ್ಲ, ಅದು ಕೂಡಾ ಒಂದು ಒಳ್ಳೆದು ನಮ್ಗೆ time ಹೋಗ್ತದೆ.

ನನ್ಗೆ mobile free ಸಿಕ್ಕಿದ್ರೆ ಅದೇ sudoku ಆಡುದು chess ಆಡುದು. ಹಾ ಹಾಗೆ ನಾನಂದ್ರೆ mobile ಅಲ್ಲಿ ಆಡುದಿಲ್ಲ paper ಅಲ್ಲಿ ಬರ್ತದಲ್ಲ ಬೆಳಿಗ್ಗೆ.

ಮಾಡ್ತೇನೆ, ಹೌದು ಮುಂಚೆ ಮತ್ತೆ ಚಿಕ್ಕ ಇರುವಾಗೆಲ್ಲ ಜಾಸ್ತಿ ಇಷ್ಟ ಇತ್ತು, ಈಗ ಅಷ್ಟು time ಸಿಗುದಿಲ್ಲ , time ಸಿಕ್ಕಿದಾಗೆಲ್ಲ ನಾ ಮಾಡ್ತಾ ಇರ್ತೇನೆ ಹಾಗೆ.

ಹೌದೌದು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮೂರ್ ಹೊತ್ತಿಗೆ ಮಾಡ್ಬೇಕಲ್ಲ, ಅದು ಬೆಳಿಗ್ಗೆದ್ದೆ ರಾತ್ರಿಗೆ ಆಗುದಿಲ್ಲ, ಹೊತ್ತೊತ್ತಿಗೆ ಮಾಡುದ್ರಲ್ಲೆ ಹೊತ್ತೊಗ್ತದೆ . ಅದು ಒಂದು ಒಳ್ಳೆ ಅಭ್ಯಾಸನೆ, ಯಾಕೆ ಅಂದ್ರೆ ಹೊಟ್ಟೆನು ತುಂಬ್ತದೆ, ಹೊರಗಿನ ಹೋಟೆಲ್‌ ಇಂದ ತಿನ್ನುದು ತರುದು ಉಳಿತದೆ, ಹಣನು ಉಳಿತದೆ. ಹೌದು ಅದೇ ಮತ್ತೆ ಹೊರಗಡೆ ತಿಂಡಿ ಎಲ್ಲ ನಮ್ಗೆ ದೇಹಕ್ಕೆ ತುಂಬ ಹಾನಿಕಾರಕ ಅಲ್ವಾ, ಅವರು ಯಾವ ಯಾವಾಗದ್ದು ಅಡುಗೆ ಎಣ್ಣೆ ಎಲ್ಲ ಉಪಯೋಗಿಸ್ತಾರೆ, ಅದು ಈಗ ಗೊತ್ತಾಗಲ್ಲ ಹೊರಗಡೆ ಹೋಗಿ ತಿನ್ನುವಾಗ ತುಂಬ ರುಚಿ ಆಗ್ತದೆ ಮತ್ತೆ ಗೊತ್ತಾಗ್ತದೆ ಸ್ವಲ್ಪ ಪ್ರಾಯ ಆದ್ಮೇಲೆ .

ಹೌದು ಹೌದು, ಮತ್ತೆ ನೀವೆಂತ special ಏನಾದ್ರು ಅಡಿಗೆ ಮಾಡ್ತೀರಾ? Special ಅಂತ ಏನು ಮಾಡುದಿಲ್ಲ.

ನೋಡಿ ನೀವಾದ್ರು ಸ್ವಲ್ಪ ಕಲೀರಿ, ಬೇಕಾಗ್ತದೆ ಜೀವನದಲ್ಲಿ ಮುಂದೆ.

ದಿನನಿತ್ಯದ, ಅಗತ್ಯ ಬೇಕಾದ ತಿಂಡಿಗಳನ್ನು ಮಾಡ್ಲಿಕ್ಕೆ ಬರ್ತದೆ, ಅದಕ್ಕೇನ್ ತೊಂದ್ರೆ .

ಅದೆ ಅದೆ, ಅಡಿಗೆ ಮಾಡ್ಲಿಕ್ಕೆ ಏನ್ ದೊಡ್ಡ ಕೆಲಸ ಅಲ್ಲಲ್ಲ.

ಹಾ, ಬರ್ತದೆ ಒಂದ್ ಎರಡ್ ಸಾರಿ ನೋಡ್ವವರೆಗೆ ಅಷ್ಟೆ.

ಹಾ ಆಯ್ತಾಯ್ತು ಸರಿ ಇನ್ನೊಮ್ಮೆ ಮಾತಾಡುವ ಆಯ್ತಾ.

ನಮ್ಮ ಹಿಂದಿನ ಕಾಲದಲ್ಲಿ ಶಾಲೆಗಳು ತುಂಬಾ ಚೆನ್ನಾಗ್ ಶಾಲೆಗಳಂತ ಹೇಳ್ತಿರ್ಲಿಲ್ಲ. ಗುರುಕುಲ ಅಂತ ಹೇಳ್ತಾಯಿದ್ರು ಅಲ್ಲಿಗೊಗಿ ಮಕ್ಕಳಿಗೆ ಯಾವ್ದ್ರಲ್ಲಿ ಅಹ್ ಪ್ರವೀಣರಲ್ಲಾಅಂತ ಪ್ರವೀಣರಾಗಿದರೊ ಅದಕ್ಕೆ ಆಹ್ ಅದರ್ ತಕ್ಕಂತೆ ಅವ್ರಗೆ ಹೇಳ್ ಕೊಡ್ತಾಯಿದ್ರು. ಅವ್ರಗೆ ಆಹ್ ಈಗ ಈಜು ಅಂದ್ರೆ ತುಂಬಾ ಇಷ್ಟ ಈಜು ಹೇಳ್ಕೊಡ್ತಾಯಿದ್ರು. ಮತ್ತೆ ಅಡ್ಗೆ ಮಾಡದು ಇಷ್ಟ ಅಂದ್ರೆ ಅಡ್ಗೆನ ಹೇಳ್ಕೊಡ್ತಾಯಿದ್ರು ಅವ್ರು ಯಾವ್ದ್ರಲ್ಲಿ ಮಗುಗೆ ಆಸಕ್ತಿ ಇದಿಯೊ ಆಥರ ಹೋಗಿ ಹೇಳ್ಕೊಡ್ತಾಯಿದ್ರು ಈಗ ಬರ್ತಾ ಬರ್ತಾ ನಮ್ಗ್~ ನಮ್ಗೆ ಹೆಂಗಾಗ್ಬಿಟಿದೆ ಅಂದ್ರೆ. ಮಕ್ಳಿಗೆ ಎಲ್ಲಾರೂ ಒಂದೇಥರಾ ನೋಡ್ತಾರೆ ಅಯ್ಯೋ ಈ ಮಗುನು ಹಾಗೆ ಇನ್ನೊಂದ್ ಮಗೂನೂ ಹಾಗೆ. ಒಂದೊಂದು ಮಗುಗೆ ಒಂದೊಂದ್ಥರಾ ಆಹ್ ಏನಂತ ಆ ಮಗುಗೆ ಆಹ್ ಹ್ಮ್ ವ್ಯತ್ಯಾಸ ಇರುತ್ತೆ ಎಲ್ಲಾರೂ ಒಂದೇಥರ ಮಾಡ್ಲಿಕ್ ಆಗದಿಲ್ಲ so ಹಂಗಾಗಿ ಅ. school ಅಲ್ಲಿ ಆಹ್ ಶಾಲೆಗಳಲ್ಲಿ ಮಕ್ಳಗಳ್ನ ನೋಡಿ okay ಇವ್ನಿಗೆ ಇದ್ರಲ್ಲಿ ಉ~ ಅ~ ಆಸ~ ಆಸಕ್ತಿ ಇದೆ ಅದನ್ನ ತೊರಸ್ತಾ ಬಂದಾಗ. ಅಹ್ ತುಂಬಾ ಚೆನ್ನಾಗಿ ಮಕ್ಳುನು ಬೆಳಿತಾರೆ ತುಂಬಾ ಚೆನ್ನಾಗಿರತ್ತೆ ಮತ್ತೆ marks ಗಳಂತ ಅಂದ್ರೆ ಆಹ್ ಅವ್ರಿಗೆ ಕೊಡದು ಈಗ tenth ಆದಾಗ ಎಷ್ಟು marks . ಬಂದಿದೆ fail ಮಾಡದು ಮಕ್ಳು ಅದ್ರಿಂದ ತುಂಬಾ ಅಂದ್ರೆ. ಆಹ್ ತುಂಬಾ ನೊಂದ್ಕೊಬುಡ್ ನೊಂದ್ಕೊತಾಯಿದಾರೆ so ನಾನ್ fail ಆದೆ ನನ್ಗಿನ್ next ಏನು ನನ್ಗೆ ಮುಂದಕ್ ಏನೂ ಇಲ್ಲ ನನ್ ಜೀವನ so ಈಥರ ಎಲ್ಲಾ ನೊಂದ್ಕೊತಾಯಿದಾರೆ ಅದೆಲ್ಲಾ ಇಲ್ದೆ ಹೋದ್ರೆ ಅಹ್ ಚೆನ್ನಾಗಿರತ್ತೆ. ಅಂತ ನನ್ನ ಉದ್ದೇಶ ಯಾಕೇಂತಂದ್ರೆ ಉಪ್ಪಿ ಮಕ್ಳಿಗೆ next ಉ ಮುಂದುವರೀಬೇಕಲ್ಲ so ಹಂಗಾಗಿ ಅವ್ರಿಗೆ ಯಾವ್ದು ಆಸಕ್ತಿ. ಇದೆ ಅದೇಥರ ಮಾಡ್ಕೊ ಬಂದ್ರೆ ತುಂಬಾ ಬದ್ಲಾವಣೆಗಳ ಕಾ~ ಕಾಣ್ಬೋದು ನಮ್ಮ ಭಾರತದಲ್ಲಿ ಮುಂಚೆ ಹಿಂದೆ ಹೇಗಿತ್ತು ಅದು ತುಂಬಾ ಚೆನ್ನಾಗಿದೆ ಈ ಯಾವ್ದೆ. ರೀತಿಯಾದ ಅವ್ರಿಗೆ ಅಂಕೆ ಕೊಡ್ತಿರ್ಲಿಲ್ಲ ಓಹ್ ನಿಮ್ಗೆಷ್ಟು ಮಾ~ ಇದು ಬಂತು okay ನಿನ್ next ಉ ಓಗ್ಬೋದು ಮುಂದಕ್ ಮುಂದೆ class ಗೆ ಹೋಗ್ಬೋದು. ಈಗ ಹೋಗ್ಲಿಕ್ಕಾಗಲ್ಲ ಆಥರದೆಲ್ಲ ಏನೂ problem ಇಲ್ಲ ಆಹ್ ಅದ್ರದು ಸಮಸ್ಯೆಗಳಿಲ್ಲ ಈಗೇನಾಗ್ಬಿಟಿದೆ ಅಂದ್ರೆ ಎಲ್ಲಾರುವೆ. ಶಾಲೆಗ್ಹೋಬೇಕು ಈ ಒ~ ಇನ್ನೊಂದ್ ಹುಡ್ಗ ಏನ್ ಮಾಡತ್ತೆ ಈ ಹುಡ್ಗನೂ ಅದೇ ಮಾಡ್ಬೇಕು. ಮಕ್ಳಿಗೆ ಏನ್ ಮಾಡ್ಬೇಕು ಅಂತನೇ ಅರ್ಥಾಗ್ತಿಲ್ಲ next ಏನು ಹೇಗೆ ಏನಿದೆ ಸುಮ್ನೆ ಎಲ್ಲಾರೂ ಹೋಗ್ತಿರ್ತರೆ ಎಲ್ಲಾ yes ಹೇಗ್ ಆಗ್ಬಿಟಿದೆ ಅಂದ್ರೆ.

ಇಗಾ ಮೀನ್ ಇದೆ ಎಲ್ಲಾರು ಮೀನು ಆನೆ ಕುದ್ರೆ ಎಲ್ಲಾ ಇದೆ ಎಲ್ಲಾರೂ ಮರ ಹತ್ಬೇಕು. ಆಗದಿಲ್ಲ ಅಲ್ಲಾ so ಎಲ್ಲಾ ಎನಾಗ್ಬೇಕು ಅಂದ್ರೆ ಮಕ್ಳಿಗೆ education system ನ chain ಉ financially ಅಂದ್ರೆ ದುಡ್ಡುದು ಅದ್ರದ್ ಬಗ್ಗೆ ಸ್ವಲ್ಪ ಮಕ್ಳಿಗೆ ಮಾಹಿತಿ. ಕೊಡ್ಬೇಕು ಯಾಕಂದ್ರೆ ದೊಡ್ಡೊರ್ ಆದ್ಮೇಲೆ ತೊಂದ್ರೆ ಆಗ್ತಿರದೆ ಅದ್ರಿಂದ ತುಂಬಾನೇ ನಾನ್ ನೋಡಿರೊ ಪ್ರಕಾರ. ಹೇಗೆ manage ಮಾಡ್ಬೇಕು ಅಂತ ಗೊತ್ತಾಗದಿಲ್ಲ ನಮ್ಗೆ ಹೇಗ್ ಮಾಡ್ಬೇಕು ಅಯ್ಯೋ ಏನೂ ಅರ್ಥನೇ ಆಗ್~ ಆ ಆಗ್ತಯಿಲ್ಲ ಅದನ್ನ school ಅಲ್ಲೆನೇ ನಮ್ಗೆ ಶಾಲೆಗಳಲ್ಲೆನೇ ಹೇಳ್ಕೊಟ್ರೆ. ತುಂಬಾ ಚೆನ್ನಾಗಿರತ್ತೆ ಕಲಿಲಿಕ್ಕಾಗಿರ್ಬೋದು ಅವ್ರಿಗೆ ಮತ್ತೆ ಹೊರ್ಗಡೆ ಬಂದ್ಮೇಲೆನೆ. ತುಂಬಾ ಮತ್ತೆ ನಾವ್ ಓದಿರದ್ ಯಾವ್ದೆ ರೀತಿಲೂ ತುಂಬಾ ಕಮ್ಮಿ ನಮ್ಮ ಜೀವನಕ್ಕೆ ಬರೋಂಥದ್ದು ನಾವೂ ಇಗ್ಲೂ ನಾನ್ ನೋಡ್ ಆಹ್ ನಾನು ಹತ್ನೇ ತರಗತಿಲ್ ಓದಿದ್ದು. A plus B whole square ಯಾವ್ದು ಎಲ್ಲೂ ಉಪಯೋಗ್ಸಕ್ಕೆ ಆಗ್ಲಿಲ್ಲ. ಆಥರದಲ್ದೆ ಒಂದ್ ಸ್ವಲ್ಪ education ನಮ್ಮ ನಮ್ಮ ಏನು ಪಠ್ಯ ಇದ್ಯ ನಮ್ಮ ಓದೋ ಪಠ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳ್ ಮಾಡಿದ್ರೆ ಮಕ್ಳಿಗೆ ಯಾವ್ದು ಅದ್ರ ಬಗ್ಗೆ ಆಸಕ್ತಿ ಇದಿಯೋ ಅದ್ರ ಬಗ್ಗೆ. ಕೊಟ್ಟಾಗ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ಕೊತಿನಿ ಈಗ ಇತ್ತೀಚಿಗೆ ಏನಾಗ್ಬಿಟಿದೆಂದ್ರೆ. ಎದ್ರುಕೊತರೆ ಶಾಲೆಗೆ ಹೋಗ್ಲಿಕ್ಕೆ ಮಕ್ಳು ಎದುರ್ಕೊತರೆ ಒಡಿತರೆ ನನ್ಗೆ ಆ ಅವ್ರ್ ಆ ಅವ್ನಗೆ ಬರೀ ಸ್ವಲ್ಪ ಕೆಲವ್ ಮಕ್~ ಮಕ್ಳಿಗೆನಾಗತ್ ಬರಿಯಕ್ಕೆ ಕಷ್ಟ ಆಗತ್ತೆ ಅವ್ರ್ಗೆ time ತೊಗೋಬೇಕು. ಮತ್ತೆ ನಾವು ಸರಿಯಾದ ರೀತಿಲಿ ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು. ಅಲ್ವಾ ಅವಾಗ ಮಾತ್ರ neat ಆಗಿ ಕಲಿತರೆ ಮತ್ತ್ ಮಗುಗೆ ಆಸಕ್ತಿ ಇದಿಯೋ ಇಲ್ವೋ ಅಂತನೂ ಕೂಡ ನಾವ್ ನೋಡ್ಬೆಕಾಗ್ತದೆ.

so ಯಾವ್ದೆ ಮಗು ನಾನೆಲ್ಲ ನೋಡ್ತಿರ್ತಿನಿ ಹತ್ನೇ class ಏನಾದ್ರು ಏನಾದ್ರೂ ಅನುತ್ತಿರ್ಣ ಆದ್ರೆ suicide ಮಾಡ್ಕೊಳದು. ಅದೆಲ್ಲಾ ಮಾಡ್ಕೊತಿರ್ತರೆ ಮಕ್ಳಿಗೆ motivate ಮಾಡಿ ಅದೆಲ್ಲ ಏನೂ ಆಗ್ಡೇಯಿರಥರ ನಾವು ನೋಡ್ಕೊಬೇಕು ಮುಂದಿನ ಪೀಳಿಗೆ ಚೆನ್ನಾಗ್ ಇರ್ಬೇಕು ಅಂದಾಗ ಆಹ್. ವ್ಯವಸ್ಥೆಗಳ್ನ ನಾವು ಸರಿ ಪಡಿಸ್ಕೊಬೇಕು ಅಂತ ಹೇಳ್ತಿನಿ. Thank you .

ಹಾ ನಾನ್ ಆರಾಮಾಗಿದ್ದೇನೆ. ನೀವ್ ಹೇಗಿದ್ದೀರಾ?

ಹಾ okay ಮತ್ತೆ ವಿಶೇಷ? ವಿಶೇಷ ಇತ್ತು, ಅದಿಕ್ಕೆ ನಾನ್ ನಿಂಗೆ call ಮಾಡಿದ್ದು.

ನಾಡ್ದು ನಮ್ಮ ಮನೇಲಿ ನಂದು ಮಗಳಿದ್ದು birthday ಇದೆ.

ಕುತ್ಕೊಳ್ಳಿಕ್ಕೆ ಆಗ್ತದಾ ಹೇಳಿ? Special ಮಾಡುವ ಅಂತ, ಅವ್ಳಿಗೆ ಬಿರಿಯಾನಿ ಅಂದ್ರೆ ಇಷ್ಟ. ಮಾಡ್ಲಿಕ್ಕೆ ಬರಲ್ಲ, ಅದ್ಕೆ ನಿನ್ನತ್ರ ಕೇಳೋಣ ಅಂತ? ಹೌದಾ ಸರಿ. ನಾನ್ ಹೇಳ್ಕೊಡ್ತಿನಿ. ನಾನ್ ಬಿರಿಯಾನಿ ಮಾಡ್ತೇನೆ. ಅದು ನನ್ signature dish ತರಾ. ನಾನ್ ಹೇಳ್ಕೊಡ್ತೇನೆ, ಏನ್ ತೊಂದ್ರೆಯಿಲ್ಲ. ಹಾ ಹೇಳು ಅಂತೆ ನಾನು ಬರ್ಕೊಳ್ತೀನಿ ಆಯ್ತಾ? ಆಯ್ತಾಯ್ತು. ಎಷ್ಟ್ ಜನ ಇದಾರೆ ಅಮ್ಮ, ಎಷ್ಟ್ ಜನಕ್ಕೆ ಬಿರಿಯಾನಿ ಮಾಡ್ಲಿಕ್ಕೆ? ಅದು ಅಹ್ ಒಂದು ನಾವ್ ಜಾಸ್ತಿ ಇಲ್ಲ hundred members ಗೆ.

ಒಂದು ನೂರು ಅಂದ್ರೆ ನೂರು ನೂರಿಪ್ಪತ್ತು ಜನ. ಹೊ ಹೌದಾ? okay okay okay . ಹ್ಮ್. ಹಾಗಾದ್ರೆ ಅಹ್ ಬರ್ ಬರ್ಕೊಳ್ತೀರಾ? ಅಂದ್ರೆ paper, pen ಹಿಡ್ಕೊಳ್ತೀರಾ? ನಾನು side ಅಲ್ಲೇ ಹಿಡ್ಕೊಂಡಿದೀನಿ. ನೀನ್ ಹೇಳು ನಾನ್ ಬರ್ಕೋತಿನಿ. ಹೌದಾ, ಈಗ ಒಂದು KG ಅಲ್ಲಿ ಎಂಟು ಜನ ಊಟ ಮಾಡ್ಬೋದು. ನೂರು ಜನ ಅಂದ್ರೆ ಎಷ್ಟು KG ಆಗ್ತದೆ, ಅಷ್ಟು KG ಅಕ್ಕಿ ಬೇಕು. ಒಂದು ಜನ ಒಂದು KG ಯಲ್ಲಿ ಬಾಸ್ಮತಿ rice ಅಲ್ಲಿ ಬಿರಿಯಾನಿ rice ಅಲ್ಲಿ ಎಂಟು ಜನ ಊಟ ಮಾಡ್ಬೋದು.

ಅದಕ್ಕೆ ಎಷ್ಟು ನಿಂಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು KG ತಕೊಳ್ಬೇಕು okay .

ಮತ್ತೆ ಇನ್ನು ಈರುಳ್ಳಿ ಹಾಗೇನೆ. ಹ್ಮ್ ನೀವ್ ನೀರುಳ್ಳಿ ಜಾಸ್ತಿ ಹಾಕಿದಷ್ಟು ಒಳ್ಳೆ ನಿಮ್ಗೆ. flavor ಬರ್ತದೆ, ನೀರುಳ್ಳಿ ಮತ್ತೆ ಅಹ್ ಟೊಮಟೆ ಮತ್ತೆ ಕಾಯಿ ಮುಂಚಿ.

ಮತ್ತೆ. ಅದ್ ಅದನ್ನೆಲ್ಲಾ cut ಮಾಡ್ಬೇಕು.

ಅದು cut ಮಾಡಿ ಆದ್ಮೇಲೆ, ಅದಕ್ಕೆ ಗಸ್ಗಸೆ ಬಿಳಿ ಎಳ್ಳು. ಅದಕ್ಕೆ ಹಾಕಿ ಅಹ್ ಸ್ವಲ್ಪ fry ಮಾಡ್ಬೇಕು.

ಹಾ ಸ್ವಲ್ಪ cut ಎಲ್ಲ ಮಾಡಿ fry ಮಾಡ್ಬೇಕು okay ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು.

ತಣ್ಣಗಾಗ್ಲಿಕ್ಕೆ ಬಿಟ್ಮೇಲೆ mixie ಅಲ್ಲಿ ಹಾಕಿ, ಸರಿ ರುಬ್ಬೇಕು ಅದನ್ನು.

ಹಾ ರುಬ್ಬುದು okay , ರುಬ್ಬಿದಾದ್ಮೇಲೆ ಅದಕ್ಕೆ ನೀವು ಇನ್ನು ನಿಮ್ದು ತುಪ್ಪ ಉಂಟಲ್ಲಾ. ಸಲ ತುಪ್ಪ ಹಾಕಿ, ಇದು paste ಮಾಡಿ ಇಡ್ತೀರಲ್ಲಾ. ಅದಕ್ಕೆ ಹಾಕ್ಬೇಕು. ಹ್ಮ್ ಸರಿ. ಸೋನ ಮಸೂರಿ rice ತರೋದಾ?

ಸೋನ ಮಸೂರಿ ಹಾಕಿ ಮಾಡ್ಬಾರ್ದು. ಇದು ಉದ್ದ ಉದ್ದ ಅಹ್ ಬಿರಿಯಾನಿ ಬರ್ಬೇಕಲ್ಲಾ.

So ಹಾಗೆ ಅದಕ್ಕೆ ಈ rice ಹಾಕ್ಬೇಕು.

ಹಾ ಮುಂದ್ಕೆಂತ ಗೊತ್ತಾ, ಅದೆಲ್ಲಾ ಆದ್ಮೇಲೆ ಮತ್ತೊಂದು ಬೀಜ ಇದ್ರೆ ಅದಕ್ಕೊಂದು add ಮಾಡ್ಬೋದು .

Okay ಯಾವ್ದಕ್ಕೆ ಅಹ್ ನಾನ್ ಅದು ರುಬ್ಲಿಕ್ಕೆ. ಹೇಳಿದೆ ಅಲ್ವಾ ಅದಕ್ಕೆ ಬೀಜ ಇದ್ರೆ ಸ್ವಲ್ಪ add ಮಾಡ್ಬೋದು.

ಅದಾದ್ಮೇಲೆ ಮತ್ತೆ ನಿಮ್ಗೆ ಅಹ್ ಕೊತ್ತಂಬರಿ ಹುಡಿ. ಅದನ್ನೆಲ್ಲಾ ಮಸಾಲ ready ಮಾಡಿ ಇಟ್ಟಿದ್ದೆ ಅಲಾ. ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ ಮತ್ತೆ ಬಿರಿಯಾನಿ ಮಸಾಲಾ ಒಂದು ಸ್ವಲ್ಪ ಹಾಕ್ಬೇಕು. ಅಂಗಡಿಯಲ್ಲಿ ಸಿಗ್ತದೆ ಅಲಾ?

ಹಾ chicken ಅದಕ್ಕೆ ಬೇಸ್ಬೇಕದನ್ನು.

ಆಯ್ತಾ. ಮತ್ತೆ ಒಂದ್ side ಅಲ್ಲಿ ನೀವು ಅಕ್ಕಿಯನ್ನು ಬೇಯಿಸ್ಲಿಕ್ಕಿಡ್ಬೇಕು.

ಹಾ ಆ ಅಕ್ಕಿಯನ್ನು ಬೇಯಿಸ್ವಾಗ ಅದಕ್ಕೆ ನಿಮ್ದು ಇದು ಚಕ್ಕೆ ಲವಂಗ ಎಲ್ಲಾ ಉಂಟಲ್ಲ, ಅದ್ ಹಾಕಿ ಮತ್ತೆ ಲಿಂಬೆ ಒಂದ್ಸಲಿ ಹಿಂಡಿ ಲಿಂಬೆದ್ದು ಅಹ್ ಸಿಪ್ಪೆ ಇರ್ತದೆ ಅಲಾ ಹಾಕಿ ಕುದಿಸಿ ಅದನಂತ್ರ rice ಹಾಕ್ಬೇಕು. ಹಾ ಹಾ ಹಾಕ್ಬೇಕಲ ಅಲ್ಲಾ rice ? ಹಾ rice ಹಾಕಿ ಕುದ್ಮೇಲೆ ಕುದಿ ಬರ್ಬೇಕು ಅದು. ಇಲ್ಲದ್ರೆ ಅದು ಇದಾಗ್ತದೆ, ಕುದಿ ಬಂದ್ಮೇಲೆ rice ಹಾಕ್ಬೇಕು.

ಹಾ ಮತ್ತೆ ನೀವ್ ಅದು ಅಹ್ ಇದ್ ಮಾಡುದಾದ್ರೆ dum ಕೊಡುದಾದ್ರೆ full ನಿಮ್ಮದು gravy ಮಾಡಿ ಇದ್ಕೊಂಡಿದ್ದೀ ಅಲ್ವಾ. chicken ದು gravy ಹಾಕಿ ಅದ್ರ ಮೇಲೆ rice ಹಾಕಿ ಅದನ್ನು ಮುಚ್ಚಿ ಇಡ್ಬೇಕು, ಈ ಬಾಳೆ ಎಲೆ ಉಂಟಲ್ಲಾ.

ಹಾ ಅದನ್ ಇಟ್ಟು ಈಗ ಕೊಡ್ಬೇಕು, ಅದಕ್ಕೆ ಸ್ವಲ್ಪ ನೀರಿಂದೇನಾದ್ರು ಅಹ್ ನೀರ್ ಇಟ್ಟು. dum ಇದು ಕೊಡ್ಬೇಕು.

ಆಗ ನೀವ್ ಹೇಳಿದ್ dum ಅಹ್ ಬಿರಿಯಾನಿ ready ಆಗ್ತದೆ.

ಚೆನ್ನಾಗುಂಟು. ಹೇಳಿದ್ದು ಚೆನ್ನಾಗಾಯ್ತು, ಇನ್ನು first try ಮಾಡಿ ನೋಡ್ಬೇಕು. ಆದ್ರೂ. ನೋಡ್ಬೇಕು ಅಹ್ ಏನ್ ಒಳ್ಳೆ ನಾವೆಲ್ಲಾ ಅಹ್ ನಾವ್ ಹಾಗೇನೆ ಮಾಡುದು.

ನೋಡಿ ಒಂದ್ಸಲ ಒಂದ್ಸಲ ಮಾಡಿ ಒಂದ್ಸಲ ನೋಡಿ ಒಂದ್ಸಲ? ನಾನು ಹೀಗೇನೆ, ಸ್ವಲ್ಪ ಮಂದಿಗೆ ಮಾಡಿ try ಬಂದ್. ಮತ್ತೆ ಒಂದ್ ಸ್ವಲ್ಪ ಒಮ್ಮೆಲೆ ಮಾಡ್ಲಿಕ್ಕೆ ಅಷ್ಟು ಜನಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡ ಇನ್ನು, ಗೊತ್ತಾಗಲ್ಲ ಅಲಾ ನಿಂಗೆ.

First ಒಂದ್ kg ಅಹ್ ಇದ್ರಲ್ಲಿ ಮಾಡು ಸಾಕು ಮತ್ತೆ ನೋಡುವ ಆಯ್ತಾ?

ಹಾ ತೊಂದ್ರೆಯಿಲ್ಲ ತೊಂದ್ರೆಯಿಲ್ಲ. ಏನಾದ್ರು call ಮಾಡು ನಾನ್ ಹೇಳ್ತೇನೆ.